ಈ ಚಿತ್ರದಲ್ಲಿ ಚೇರ್ ಇದೆ ಹಲವಾರು ಪಾಟ್ ಗಳಿದ್ದಾವೆ.

ಈ ಚಿತ್ರದಲ್ಲಿ ಎರಡು ರೋಡ್ ಗಳಿದ್ದಾವೆ.

ಚಿತ್ರದಲ್ಲಿ ಪೋಸ್ಟ್ ಬಾಕ್ಸ್ ಇದೆ ಮನೆಗಳಿದ್ದಾವೆ.

ಫ್ಯಾನ್ ಗಳಿದ್ದಾವೆ ಲೈಟಿಂಗ್ಸ್ ಗಳಿದ್ದಾವೆ ಸ್ವಿಚ್ ಬೋರ್ಡ್ ಗಳಿದ್ದಾವೆ.

ಟೇರ್ ಇದೆ ಒಂದು ಟಿ_ವಿ ಇದೆ ಲೈಟಿಂಗ್ಸ್ ಇದೆ.